ಇದು ಉಪನ್ಯಾಸಕ ಕೊಠಡಿ ಇಲ್ಲಿ ಉಪನ್ಯಾಸಕರು ಉಪನ್ಯಾಸವನ್ನು ಮಾಡುತ್ತಿದ್ದಾರೆ.

ವಿದ್ಯಾರ್ಥಿಗಳ ಕೈಯಲ್ಲಿ ಒಂದು ಬುಕ್ ಪೆನ್ ಇದೆ .

ಇಲ್ಲಿ ಇಬ್ರು ಕಾರ್ಯಗಾರರು ಕೆಲಸವನ್ನು ಮಾಡುತ್ತಿದ್ದಾರೆ ಒಬ್ರು --

ಇಲ್ಲಿ ಹಸಿರು ಕಲರ್ ದ್ ಒಂದು ಗೋಡೆ ಇದೆ.

ಇದು ಒಂದು ಮೀನಿನ ಮಾರುಕಟ್ಟೆ ಇದೆ ಇಲ್ಲಿ ಮಿ ತರತರದ ಮೀನುಗಳನ್ನು ಖರೀದಿಸಲು ಇಟ್ಟಿದ್ದಾರೆ ಜನರು ಮೀನುಗಳನ್ನು ಖರೀದಿಸಲು ಬಂದಿದ್ದಾರೆ.

ಇದು ಒಂದು ದಾಬಾ ಆಗಿದೆ ಇದನ್ನು ಕಟ್ಟಿಗೆಗಳಿಂದ ಟೇಬಲ್ ಗಳನ್ನು ಮಾಡಿದ್ದಾರೆ.

ಒಂದು ಟೇಬಲಿನ ಮೇಲೆ ಚೇರ್ --

ಇದರ ದಾಬಾದ ಮುಂದಗಡೆ ಒಂದು ಬಿಳಿ ಆಕಾರದ --

ಕೂಡಲಿಕ್ಕೆ ಎರಡು ಚೇರ್ ಗಳನ್ನು ಕೂಡ ಇಟ್ಟಿದ್ದಾರೆ.

ಇದು ಒಂದು ದೊಡ್ಡ ಆಕಾರ ಬಿಲ್ಡಿಂಗ್ ಆಗಿದೆ.

ಇನ್ಸ್ಟಿಟ್ಯೂಟ್ ಇದೆ ತೆಳಗಿನಲ್ಲಿ ಶ್ರೀ ಶಕ್ತಿ ಮೆಡಿಕಲ್ ಮತ್ತು‌ ಆಂಡ ಜೇನ್ ಜನರಲ್ ಸ್ಟೋರ್ ಇದೆ.

ಇಲ್ಲಿ ಟೈಲ್ಸ್ ಗಳನ್ನು ಹಾಕಿದ್ದಾರೆ ಸೋಫಾ ಗಳು ಬಹಳ ಸುಂದರವಾಗಿ ಜೋಡಿಸಿ ಇಟ್ಟಿದ್ದಾರೆ.

ಅಹ್ ಮಕ್ಕಳು ಓಡಾಡುತ್ತಿದ್ದಾರೆ ಇಲ್ಲ್ ಒಂದು ಅಜ್ಜ ಮತ್ತೊಂದು ಅಜ್ಜಿ ಕೂಡ ಹೊಂಟಿದ್ದಾರೆ.

ಅಲ್ಲಿ ಮೋಡಗಳು ಇವೆ ಮೋಡ ಸ್ವಲ್ಪ ಕಪ್ಪು ಕಪ್ಪಾಗಿದೆ.

ಒಂದು ಚೇರ್ ಗುಳು ಕೂಡ ಇಟ್ಟಿದ್ದಾರೆ ಟೇಬಲಿನ ಮೇಲಿನ ಒಂದು --

ಇದು ಒಂದು ದೊಡ್ಡದಾದಂತ ಅಪಾರ್ಟ್ಮೆಂಟ್ ಆಗಿದೆ.

ಇಲ್ಲಿ ಒಂದು ಮರ ದೈತ್ಯಾಕಾರದ ಒಂದು ಮರ ಕೂಡ ಇದೆ.

ಇಲ್ಲಿ ಎರಡು ಕೈಗಳ ಫೋಟೋಗಳಿದೆ ಹಾರವನ್ನು ಕೂಡ ಅರ್ಪಿಸಿದ್ದಾರೆ.

ಇಲ್ಲಿ ಲೈಟುಗಳನ್ನು ಹಾಕಿದ್ದಾರೆ ಇದು ನೋಡಲು ತುಂಬಾ ಆಕರ್ಷಕವಾದ ದೃಶ್ಯ ಕಾಣುತ್ತಿದೆ.

ಪಾಠ ಶಾಲೆ ಅಪ್ಪೋಯಿಂಟ್ಮೆಂಟ್ಸ್ ಗಳು ಮನೆಗಳು ಅಂಗಡಿಗಳು ಎಲ್ಲಾ ಕೂಡ ಕಾಣುತ್ತಿದೆ.

ಇಲ್ಲಿ ಬೈಕ್ ಗಳು ಮುಂತಾದ ಅಹ್ ಕಾರುಗಳು ಮತ್ತು.

ಕೋಟೆಯು ಕಲ್ಲಿನಿಂದ ಕಟ್ಟಿದ್ದಾರೆ ಇಲ್ಲೂ ಬಹಳಷ್ಟು --

ಒಂದು ಹೃದಯಕಾರದ ಒಂದು ಚಿಟ್ನಿಗಳನ್ನು ಬರೆದಿದ್ದಾರೆ ಮತ್ತು --

ಸ್ವಲ್ಪ ಜನರು ಬೇರೆ ಆಕಾರದ ಟೋಪಿಯನ್ನು ಹಾಕಿದ್ದಾರೆ ಇನ್ನೊಬ್ಬರು --

ಇಲ್ಲಿ ಒಂದು ಅಪ್ಪೋಯಿಂಟ್ಮೆಂಟ್ ಇದೆ ಅಪ್ಪೋಯಿಂಟ್ಮೆಂಟ್ ತಲಗಡೆ ಎರಡು --

ಆ ಗುಹೆಯ ಒಳಗಡೆ ಹೋಗುತ್ತಿದ್ದಾನೆ ಇನ್ನೊಬ್ಬ ವ್ಯಕ್ತಿ ಅವನಿಗೆ ಟಾರ್ಚ್ ಬು --

ಇಲ್ಲಿ ಎರಡು ಸಿಂಹಗಳನ್ನು ಮಾಡಿ ಇಟ್ಟಿದ್ದಾರೆ ಇಲ್ಲಿ --

ಇಲ್ಲಿ ಬಾಸ್ಕೆಟ್ ಬಾಲ್ ಆಡುವಂತಹ ಒಂದು.

ಇದರ ನೋಟ ಇದು ಬಹಳ ಪುರಾತನವಾದ ನೋಟವಾಗಿದೆ.

ಇದು ಒಂದು ವೃತವಾಗಿದೆ ಇಲ್ಲಿ ಚೆನ್ನಮ್ಮಳ ಮೂರ್ತಿ ಇದೆ --

ಒಬ್ಬರು ಬೈಕಿ ನಲ್ಲಿ ಸ್ವಲ್ಪ ಸಾಮಾನುಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದಾರೆ.

ಇಲ್ಲಿ ಸೈಕಲಿನಲ್ಲಿ ಒಬ್ಬ ಅಜ್ಜ ಇಬ್ಬರನ್ನು ಕರೆದುಕೊಂಡು ಹೋಗುತ್ತಿದ್ದಾನೆ.

ದೇವರ ಮೂರ್ತಿಯನ್ನು ಇಟ್ಟಿದ್ದಾರೆ ಇಲ್ಲಿ ಬಹಳಷ್ಟು ಜನರು ದೇವರನ್ನು ಪೂಜಿಸುತ್ತಿದ್ದಾರೆ.

ಟೇಬಲು ಮತ್ತು ಚೇರ್ ಗಳ ವ್ಯವಸ್ಥೆ ಕೂಡ ಇದೆ.

ಇಲ್ಲಿ ಒಬ್ಬ ಅಜ್ಜ ನಡೆದುಕೊಂಡು ಹೋಗುತ್ತಿದ್ದಾನೆ ಇಲ್ಲಿ ಮರಗಳು ಕೂಡ ಇವೆ.

ಆ ಸಾಮಾಗ್ರಿಗಳು ನೋಡಲು ಬಹಳ ಸುಂದರ ಮತ್ತು --